ಅದು ಒಂದು ಸಣ್ಣ ಕರಡಿ ಏನೋ ಅನಿಸ್ತಾ ಇದೆ ಅದು ಅದು ಅಲ್ಲಿ ಬಿಸಿಲಿದೆ ಎಂದು ಅದು ಒಂದು ಗುಂಡಿಯನ್ನು ತೋಡಿದ ಹಾಗಿದೆ .

ಇಲ್ಲೋ ಒಂದು ಬಸ್ಟ್ಯಾಂಡ್ ಆಗಿದೆ ಇಬ್ಬರೂ ಜನರು ಹುಡುಗರು ಹೋಗುತ್ತಿದ್ದಾರೆ. ಅಲ್ಲಿ ಗಿಡಅಚ್ಚ ಹಸಿರಿಗಿಡ ಮರಗಳು ಅಚ್ಚ ಹಸಿರಿನಿಂದ ಕೂಡಿವೆ .ಲೈಟ್ ಕಂಬ ಗಳಿವೆ.

ಅದಕೆಲ್ಲ ಡಿಸೈನ್ ಡಿಸೈನ್ ಆಗಿ ಕಲರ್ ಕಲರ್ಸ್ ಬಲೂನ್ಸ್ಗ ಳೆಲ್ಲಾ ಇಟ್ಟಿದ್ದಾರೆ ಬೈಕ್ಗ ಳಿವೆ ಪಿಜ್ಜಾ ಬರ್ಗರ್ ಎಲ್ಲಾಇದೆ ಆಕಡೆ ಎಲ್ಲಾ --

ಇದು ಒಂದು ಕಂಪನಿ ಇದಾಗೈತೆ. ಎಲ್ಲಿ ಎಲ್ಲಾ ಏರ್ ಕೂಲರ್ ಲೈಟು ಫ್ಯಾನ್ಸು ಫ್ಯಾನ್ಸ್ ಇಲ್ಲ ಲೈಟ್ಗಳು ಇವೆ ಟಿವಿ ನೂ ಇದೆ ನೋಡುವುದಕ್ಕೆ.

ಎಲ್ಲರು ರೆಡ್ ಮತ್ತೆ ಬ್ಲೂ ಕಲರ್ ಹಾಕೊಂಡಿದ್ದರೆ ಮತ್ತೆ ಇಟ್ಕೊಮರು ಟೋಪಿಯನ್ನ ಇಟ್ಕೊಂಡಿದಾರೆ ಹಚ್ಚಹಸಿರಿನಿಂದ ಕೂಡಿದೆ.

ಇದು ಒಂದು ಬ್ಯಾಂಕ್ ತರಾನೇ ಕೆಳಗೆ ಒಂದು ಬ್ಯಾಂಕು ಮತ್ತೆ ಮೇಲೆ ಕಂಪನಿ ಇದ್ದಾಗೆ ಇದೆ ಮತ್ತೆ ಅಲ್ಲಿಎಲ್ ಜಿ ಅಂತ ಬರ್ದಿದೆ ಅದರ ಬಾಗಿಲು ತಕ್ಕೊಂಡು ಒಬ್ಬ ಮಹಿಳೆ ಹೋಗುತ್ತಿದ್ದಾಳೆ.

ವಾಹನ ಇದೆ ಕಂಬ ಇದೆ ಮತ್ತೆ ಈ ಕಡೆ ಫೋನ್ ಮಾಡೋದಿಕ್ಕೆ ವ್ಯವಸ್ಥೆಯಿದೆ ವೈಟ್ ಕಲರ --

ಬಾದಾಮಿ ಕಿಟಕಿಗಳಿಗೆ ಕರ್ಟನ್ಗಳನ್ನ ಹಾಕಲಾಗಿದೆ ಮತ್ತೆ ಒಂದು ಬಾಗಿಲು ತೆಗೆದಿದೆ ಇದು ತುಂಬಾ ಚೆನ್ನಾಗಿದೆ

ಒಂದು ಫ್ಲೈಟ್ ಇದೆ ಫ್ಲೈಟ್ ಮೇಲೆ ಒಂದೆನು ಇದ್ದರೂ ತರ ಬಂದಿದೆ ಅದು ಒಂದು ಇದರ ಮೇಲೆ ರೆಡ್ ಕಲರ್ ಇದೆ ಫ್ಲೈಟು ವೈಟ್ ಕಲರ್ ಇದೆ.

ಇದು ಒಂದು ಬೆಡ್ರೂಮ್ ತರ ಕಾಣ್ತಾ ಇದೆ. ಇದರಲ್ಲಿ ಒಂದು ಬೀರು ತರ ಬಾ ಚಕ್ಕೆದು ಮಾಡಿಸಿದ್ದಾರೆ ಅಲ್ಲಿ ಎಲ್ಲೋ ಮತ್ತು ಪಿಂಕ್ ಎರಡು ಬಾಟ್ಲು ಇಟ್ಟಿದ್ದಾರೆ. ಒಂದು--

ಇರುತ್ತೆ ಸಣ್ಣ ಸಣ್ಣವು ಮತ್ತು ದೊಡ್ಡ ದೊಡ್ಡವು ಕಲ್ಲು ಬಂಡೆಗಳಿವೆ ಮತ್ತು ಹಚ್ಚ ಹಸಿರಿನಿಂದ ಎಲ್ಲ ಕೂಡಿದೆ ನೀರು ಇದೆ ಅಲ್ಲಿ ಜನರು ಬರುತಿದ್ದಾರೆ .

ಆತ ಓಡುಸ್ತಿದ್ದಾನೆ ನೀರು ಪ್ರಜರ್ ಆಗಿ ಹಿಂದೆ ಎಲ್ಲ ಸಿಡಿತಿದ್ದಾವೆ ಏನಾದ್ರೂ ಬಿದ್ರೆ ಆತಗೆ ಅಪಾಯ ಆದ್ದರಿಂದ ಗಿಡ ಅವುಗಳನ್ನ ಹಚ್ಚಸಿರಿನಿಂದ

ಹೋಗೋದಕ್ಕೆ ದಾರಿ ಇದೆ ಮತ್ತೆ ಎಲ್ಲ ಇದೆ ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಚೆನ್ನಾಗಿ ನೀಟ್ ಆಗಿ ನೀರ್ನ ಅಹ ಇಟ್ಕೊಂಡಿದಾರೆ ಅವರಿಗೊಂದು ಹಾಟ್ಸ್ ಆಫ್ ಚೆನ್ನಾಗಿದೆ.

ಎಲ್ಲೋ ಒಂದು ಫಂಕ್ಷನ್ ಮಾಡಿದ್ದಾರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಲ್ಲಿ ಪಿಂಕ್ ರೆಡ್ ವೈಟ್ ಬ್ಲೂ ಎಲ್ಲೋ

ಚೆನ್ನಾಗಿದೆ ಎಲ್ಲ ನೋಡುವುದಕ್ಕೆ ಚೆನ್ನಾಗಿದೆ ಇಲ್ಲಿ ಏನೋ ಒಂದು ಕಂಬ ಲೈಟ್ ಏನೋ ಲೈಟ್ ನ ಎಲ್ಲ ಡಿಸೈನ್ ಆಗಿ ಮಾಡಿದ್ದಾರೆ ಹೋಗುವುದಕ್ಕೆ ದಾರಿನು ಸೂಪರ್ ಆಗಿದೆ.

ಒಂದು ಗುಡ್ಡ ಬೆಟ್ಟ ಎಲ್ಲ ಕಾಡು ಎಲ್ಲಾ ಇದ್ದಾಗೆ ಇದೆ ಸೇತುವೆ--ಸೇತುವೆ ಏನು ಇಲ್ಲ ಇಲ್ಲಿ ನೀರು ಕೆಳಗಡೆ ಇರ ಬಹುದೇನೋ ನನಗಂತೂ ಗೊತ್ತಿಲ್ಲ.

ಒಂದು ಸ್ವಿಮ್ಮಿಂಗ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅದರಲ್ಲಿ ನೀರು ನೀಲಿ ಕಲರ್ ಅಲ್ಲಿ ಇದೆ ಅಲ್ಲಿ ಏನೋ ಮತ್ತೆ ಮಾರ್ಕ್ ಮಾಡಿದ್ದಾರೆ ಬ್ಲೂ ಕಲರ್ ಆಗಿ ಅದರ ಮೇಲೆ ಎಲ್ಲ.

ಇತ್ಯಾದಿ ಒಂದಲ್ಲ ಕಾಯಿ ಪಲ್ಯ ಸೊಪ್ಪು ನುಗ್ಗೆಕಾಯಿ ಎಲ್ಲಾ ಇವೆ ಎಲ್ಲರು ಜನರು ಬಂದು ತಗೊಂಡು ಹೋಗುತ್ತಿದ್ದಾರೆ ಎಲ್ಲಾ ಚೆನ್ನಾಗಿದೆ .

ಮತ್ತೆ ಇದು ಒಂದು ಇದು ಒಂದು ಫುಡ್ಬಾಲ್ ಗ್ರೌಂಡ್ ತರ ಇದೆ ಈ ಕಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಮತ್ತೆ ಕಡೆ ನೋಡ್ತಾ ಇದ್ದಾರೆ ಕಡೆ ನೋಡ್ತಾ ಇದ್ದಾರೆ.